ನೋಡಕ್ ಮಸ್ತ್ ಐತಿ ವಲ್ಲೆ ಲೈಟಿಂಗ್ಸ್ ಹಾಕ್ಯಾರ. ಎ ಸಿ ಫೆಸಿಲಿಟಿ ಇರತೈತ.

ಎಲ್ಲಾ ರೇಷನ್ ಸಿಗಬೋದ ಅಹ್ ಎಣ್ಣಿ ಸಿಗ್ತತ್ತೆ ಅಹ್ ಕೆ ಜಿ ಗಟ್ಟಲೆ ಮತ್ತ ಒಬ್ಬ ನಿಂತಾನ ತಗೋ ತಮ್ ಮರ್ಚೆಂಟ್ ನಿಂತನ ಕೊಡಾಕ.

ಗಾಗಲ್ ಐತಿ ಕ್ರೀಮ್ ಐತಿ ಇಲ್ಲಿ ಸ್ಪ್ರೇ ಐತಿ ವಾಟರ್ ಸ್ಪ್ರೇ ನೀ--